ಇಲ್ಲಿ ಬಹಳಷ್ಟು ಹುಡುಗಿಯರು ಡಾನ್ಸ್ ಅನ್ನು ಮಾಡುತ್ತಿದ್ದಾರೆ.

ಹಾಗೆ ಅವರು ಹಾಕಿರುವ ಕಾಸ್ಟ್ಯೂಮ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ.

ಇದು ಒಂದು ಕಾರ್ ಶೋರೂಮ್ ಇದೆ.

ಹಾಗೆ ಅಲ್ಲಿ ಬಹಳಷ್ಟು ಸೆಲ್ಫ್ ಆಮ್ ರೂಮ್ ಗಳಿದ್ದಾವೆ.

ತುಂಬ ದೊಡ್ಡದಾಗಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ.

ಅವ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ.

ಹಾಗೆ ಮೇಲ್ಗಡೆ ಬಹಳಷ್ಟು ಚಿಪ್ಸು ಹಾ ಕುರ್ಕುರೇ ಶಾಂಪೂ ಫೇರ್ ಅಂಡ್ ಲವ್ಲಿ ಕೂಡ ಹಾಕಿದ್ದಾರೆ.

ಹಾಗೆ ಅಲ್ಲಿ ಮೇಲ್ಗಡೆ ಕೂಡ ಟೆಂಟ್ ಹೊಡ್ದಿದ್ದಾರೆ.

ಹಾಗೆ ಅಲ್ಲಿ ಬಾಕ್ಸ್ ನಲ್ಲಿ ಗ್ಲಾಸು ಬಟ್ಲು ಅದುನ್ ಇದ್ದಾವೆ.

ಇದು ಒಳಗಡೆ ನೋಡ್ಲಿಕ್ಕೆ ಬಹಳಷ್ಟು ಬಲೂನ್ಸ್ನಿಂದ ಡೆಕೋರೇಷನ್ ಮಾಡಿದ್ದಾರೆ.

ಗೋಡೆ ಮೇಲೆ ಬಹಳಷ್ಟು ಫೋಟೋ ಕೂಡ ಅಂಟಿಸಿದ್ದಾರೆ.

ಇದು ಒಂದು ಬಾಜಾರ್ ಇದೆ ಸೂಪರ್ ಬಾಜಾರ್ ಅಂತೆ.

ಆ ಕಡೆ ಈ ಕಡೆ ಸ್ವಲ್ಪ ಗಿಡಗಳು ಇದ್ದಾವೆ.

ಇದು ಒಂದು ದೊಡ್ಡದಾದ ಲೊಡ್ಜ್ ಇದೆ.

ಹಾಗೆ ಇಲ್ಲಿ ಎದ್ರುಗಡೆ ತೆಳಗಡೆ ಬಹಳಷ್ಟು ಸ್ಕೂಟಿ ಬೈಕ್ ಗಳ್ ನಿಂತಿದ್ದಾವೆ.

ಇದು ಒಂದು ದೊಡ್ಡದಾದ ನದಿ ಇದೆ.

ದೋಣಿ ಒಳಗೆ ಬಹಳಷ್ಟು ಜನ ಇದ್ದಾರೆ.

ಗೋಡೆ ಹಾ ಹಾಗೆ ಇಲ್ಲಿ ಎ_ಸಿ ಕೂಡ ಇದೆ.

ಇದು ಒಂದು ದೊಡ್ಡದಾದ ಮಷೀನ್ ಇದೆ.

ಹಾಗೆ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಕೂಡ ನಿಂತಿದ್ದಾರೆ.

ಇಲ್ಲಿ ಒಬ್ಬ ಮನುಷ್ಯ ಚೇರ್ ಮೇಲೆ ಕುಳಿತುಕೊಂಡಿದ್ದ--

ಹಾಗೆ ಮುಂದ್ ಟೇಬಲ್ ಮೇಲ್ಗಡೆ ಬೊ ಕವರ್ ನಲ್ಲಿ ಇದ್ದಾವೆ ಒಂದ್ ಇಟಮ್ಸ್ ಒಬ್ಬ ಮ --

ಹಾಗೆ ಇಲ್ಲಿ ದೊಡ್ಡದಾದ ಒಂದು ಗಿಡ ಕೂಡ ಇದೆ.

ಇದು ಒಂದು ಮನೆ ಇದೆ ಆ ಮನೆಯ ಒಳಗೆ ಮೂ ನಾಲ್ಕ ಕಂಬಗಳಿದ್ದಾವೆ.

ಹಾಗೆ ಇಲ್ಲಿ ಮೇಲ್ಗಡೆ ಕೂಡ ತುಂಬ ಚೆನ್ನಾಗಿ ಹೂವಿನಿಂದ ಆರ್ಟಿಪಿಶಲ್ ಹೂವದಿಂದ ಡೆಕೋರೇಷನ್ ಮಾಡುತ್ತಿದ್ದಾರೆ.

ಹಾಗೆ ಇಲ್ಲಿ ಏರ್ಲಿಕ್ಕೆ ಕೂಡ ಚೆಡಿ ಇದ್ದಾವೆ.

ಇಲ್ಲಿ ನಾಲ್ಕೈದು ಜನ ಮನುಷ್ಯರು ಕೂಡ ಕೆಲ್ಸ ಮಾಡುತ್ತಿದ್ದಾರೆ.

ಹಾಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ಹೊರಗಡೆ ಉ ಡ್ರೆಸ್ ಕೂಡ ಜೋಗ್ಯಾಕಿದ್ದಾರೆ.

ಹಾಗೆಯೇ ಈಕಡೆ ಒಂದು ಆಕಡೆ ಒಂದು ದುಖಾನ್ ಕೂಡ ಇದ್ದಾವೆ.

ಇಲ್ಲಿ ಒಬ್ಬ ಮನುಷ್ಯ ಕುಳಿತ್ ನಿಂತಿದ್ದಾನ್--